ಗಾಡಿಗಳು ಪಾರ್ಕಿಂಗ್ ಪಾರ್ಕಿಂಗ್ ವ್ಯಸ್ಥೆ ಎಲ್ಲ ತಲೆ ಕಾಣ್ ತಿವಿ ಆಹ್ಹ್ ದೊಡ್ ದೊಡ್ ಆಫೀಸಗಳ ಮುಂದೆ ಪಾರ್ಕಿಂಗ್ ಒಂದ್ ಕಡೆ ಸೆಪೆರೇಟ್ ಮಾಡಿರ್ತಾರೆ ಪಂಚಾಯ್ತಿ ಒಳಗ ಗವರ್ನಮೆಂಟ್ ಆಫೀಸಗಳ ಒಳಗ ತಾಲೂಕ ಆಫೀಸ್ ಒಳಗ ಇಂಥೆಲ್ಲ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸೆಪೆರೇಟ್ ಮಾಡಿರ್ತಾರೆ .

ಕಲ್ಯಾಣಮಂಟಪ ಗಳು ಕಲ್ಯಾಣಮಂಟಪ ಗಳು ಅಂದ್ರೆ ಇತ್ತೀಚೆಗೆ ಇತ್ತೀಚೆಗೆ ಎಲ್ಲಾ ಮದ್ವೆಗಳು ಕಲ್ಯಾಣಮಂಟಪ ಗಳಲ್ಲಿ ಬಹಳ ಆಸೆ ಇದಾವೆ ಬಿಟ್ಟು ಕಲ್ಯಾಣ್ ಮಂಟಪಗಳು ಅಲಂಕೃತ ವಾಗಿರುತ್ತ್ದೆ ಮತ್ತೆ ಸುಂದರ ಕಣ್ಣಿಗೆ ಸುಂದರವಾಗಿ ಅಲಂಕರಿಸುತ್ತಾರೆ ಅದಕ್ಕಾಗಿ ಅವು ಆಕರ್ಷಿತರಾಗಿರ್ತಾರೆ .

ಚಾವ್ ಚಾಯಿ ಕಾಫಿ ಇವು ಮುಂಜಾನೆ ಎದ್ದತ್ ತವಾ ನಮಗೆ ಬೇಕಪಾ ಕಾಫಿ ಕಾಫಿ ಇಲ್ದಿರ್ ಗಿನ ಬಹಳ ಜನಗಳ ಹೊಟ್ಟೆಲ್ ನೋವ್ ಬಂದ್ ಬಿಡತ್ತೆ ಜಗ್ಗಿ ಕೆಲಸ ಮಾಡೋಕ್ ಕೂಡ ಕಾಫಿ ಕುಡಿಯೋದು ಕಾಮನ್ ಈವಾಗ ಕಾಫಿ ಒಂಥರಾ ತಲೆ ನೋವಿಗೆ ರಾಮ ಬಾಣ .

ರಾಮ ಲಕ್ಷ್ಮಣ ಸೀತೆ ಇವು ಪೂಜೆ ಮಾಡೋಕ್ ನಾವೆಲ್ಲ ನೋಡ್ತಿದೀವಿ. ನಮ್ ಉರಗ ರಾಮ ಲಕ್ಷ್ಮಣ ಗುಡಿ ಇಲ್ಲಾ ಆಂಜನೇಯ ಗೂಡು ಇದೆ ಅಲ್ಲಿ ಆಂಜನೇಯ ಗುಡಿಯಾಗ ರಾಮ ಲಕ್ಷ್ಮಣ ಸೀತೆನ್ ಕಂತೀವಿ ಮತ್ತೆ ಅವ್ರಿಗ್ ಕೂಡ ಪೂಜೆ ಮಾಡ್ತಾರೆ .

ಪೇಪರ್ ಕಟ್ಟಿಂಗ್ ಇಂಥವುಗಳು ಶಾಲೆಗಳು ಪ್ರತಿಭಾ ಕಾರಂಜಿಗಳಗ ಬೇಕಿ ನೋಡ್ತಿವಿ ಸಣ್ಣ ಸಣ್ಣ ಮಕ್ಕಳು ಬಹಳ ಪೇಪರ್ ಕಟ್ಟಿಂಗ್ ಇಂದ ಬಹಳ ಚೆಂದ ಮಾಡ್ತಾರಾ ಇವು ಚಿತ್ರಗಳು ತಾಲೂಕು ಜಿಲ್ಲಾ ಮಟ್ಟದಾಗ ಪ್ರೈಸೆಗಳನ್ನು

ಧ್ಯಾನ ಪ ಇವಾಗ ದ್ಯಾನಗಳು ಮಾಡಿದರೆ ದ್ಯಾನ್ ಅಥವಾ ಧ್ಯಾನ ಮಾಡಿದರೆ ಏಕಾಗ್ರತೆ ಹೇಳ್ತರ ಮತ್ತೆ ಇದಕ್ಕ ಇದೆ ಧ್ಯಾನ ಮಾಡುವುದು ಒಳ್ಳೆಯದು ಧ್ಯಾನದಿಂದ ಬುದ್ದಿ ಶಕ್ತಿಕೂಡ ಚುರುಕಾಗುತ್ತೆ. ಆ ನಾವೂ ಧ್ಯಾನ ಮಾಡೋದ್ ಬಹಳ ಕಡಿಮೆ.